ಈ ಚೇರು ನಾಲ್ಕು ಕಲರ್ ಚೇರಿದಾವೆ ಇಬ್ರು ಕುತ್ಕೊಂಡಿದ್ದಾರೆ ಅಲ್ಲಿ.

ಬಟ್ಟೆಗಳು ಒಂದರ ಮೇಲೊಂದು ಜೋಡಿಸಿಲಾಗಿದೆ ನಾಲಕ್ಕೂ ವರ್ಣದ ಬಟ್ಟೆಗಳಿವೆ.

ಎಷ್ಟೊಂದು ಜನ ಕೂತುಕೊಳ್ಳೋ ಕಾರ್ಪೆಟ್ ಗಳ ಹಾಕಿದ್ದಾರೆ ನಾಲ್ಕು ಜನ ಮಾತ್ರ ಕೂತ್ಕೊಂಡು--

ಮೆಟ್ಟಲುಗಳನ್ನು ಹತ್ತುವಾಗ ಅಲ್ಲಿ ಒಂದು ಎಂಮ ಕುಂತಿದ್ದಾರೆ ನಡಿತಾ ಇದಾರೆ ಇಲ್ಲಿ ಒಂದ್ ಪಾಪನ್ ಎತ್ಕೊಂಡು ಕುಂತಿದಾರೆ.

ಫೋಟೋ ಮೆಲ್ ಒಬ್ರು ನಿಂತಿದಾರೆ ಎರಡು ಕಂಬಗಳಿದೆ ಪಕ್ಕ ಪೆಟ್ರೋಲ್ ಬ್ಯಾಂಕ್ ಇದೆ.

ನೀಲಿ ಬಣ್ಣದ ಒಳಗಡೆ ಫಿಶ್ ತರ ಇದೆ ಎರಡು ಕಂಬ ಕಾಣಿಸ್ತಾ ಇದಾವೆ ಇಲ್ಲೊಂದು ದೇವರ ಫೋಟೋ ನು ಕಾಣಿಸ್ತಾ ಇದೆ.